ಈವಾಗ ಹೊರಗಡೆ ಎಲ್ಲಾದ್ರೂ ಹೋದಾಗ ಆಹ್ಹ್ ನಮಗೆ ಈಮರಗಳು ಮತ್ತೆ ಈ ಪಾರ್ಕಿಂಗು ಆತರ ಎಲ್ಲ ನೋಡಿದಾಗ ಪಾರ್ಕಿಂಗ್ ಪ್ಲೇಸ್ ಆತರ ಎಲ್ಲಾ ನೋಡಿದಾಗ ತುಂಬಾ ಚೆನ್ನಗಿರುತ್ತೆ ಅಲ್ಲಿ ಕುತ್ಕೊಳ್ಳೋಕಾಗಲಿ ಏನಾದ್ರು ತಿನ್ನೋಕೆ ಆಗ್ಲಿ ನೋಡೋಕ್ ಆಗ್ಲಿ ತುಂಬಾ ಚೆನ್ನಾಗ್ ಕಾಣ್ಸುತ್ತೆ ಆದ್ರೆ ಎಲ್ಲಾ ನಮ್ ಮನೆ ಮುಂದೇನು ಇದೆ ನಾವೇ ಅದೆಲ್ಲ ಹಾಕಿರೋದುಮನೆ ಮುಂದೆ ಎಲ್ಲಾ ನೋಡೋಕು ತುಂಬಾ ಚೆನ್ನಾಗಿ-

ನೀರೊಳಗಡೆ ಹೋಗ್ತಾ ಇದ್ರೆ ಸುತ್ತ ಏನೋ ಒಂಥರಾ ಖುಷಿ ಇರುತ್ತೆ ನೀರಲ್ ಹೋಗ್ತಾ ಹೋಗ್ತಾ ನೀರಿಂದು ಇದು

ಪ್ಯಾಲೇಸ್ ಅಂದ್ರೆ ನಮ್ ಮೈಸೂರಲ್ಲೇ ಪ್ಯಾಲೇಸ್ ಇದೆ ಅಲ್ಲಿಗೆಲ್ಲ ಹೋಗ್ತಾ ಇರ್ತಿವಿ ಅವಾಗವಾಗ ಅಲ್ಲಿದು ಲೈಟಿಂಗ್ಸ್ ಆಗಿರ್ಬಹುದು ಮತ್ತೆ ಒಳಗಡೆ ಎಲ್ಲಾ ಹೋದಾಗ ಆಹ್ಹ್ ಅಲ್ಲಿದು ಡಿಸೈನ್ಗಳು ಆಗಿರ್ಬಹುದು ಕಂಬಗಳ್ ಮೇಲಿನ್ ಡಿಸೈನು ಅದೆಲ್ಲಾ ಹಳೆ ಕಾಲದ್ದು ನೊಡೋಕೆಲ್ಲ ತುಂಬಾ ಚೆನ್ನಾಗಿರುತ್ತೆ.

ಈ ಬಾರು ರೆಸ್ಟೋರೆಂಟ್ ಎಲ್ಲಾ ಆವಾಗೆಲ್ಲ ಅಷ್ಟಿರಲಿಲ್ಲ ಆವಾಗೆಲ್ಲ ಜನ್ಗಳು ಊರಲ್ಲಿ ಏನ್ ಸಿಗತ್ತೆ ಈ ಹೆಂಡ ಅಂತ ಹೇಳ್ತಾರಲ್ಲಾ ಅದೆಲ್ಲ ಕುಡಿತಾ ಇದ್ರು ಈವಾಗೆಲ್ಲ ಹೊರಗಡೆ ಎಲ್ಲಾ ಹೋಗಿ ಬಾರು ರೆಸ್ಟೋರೆಂಟು ಅಲ್ಲಿ ಇಲ್ಲಿ ಎಲ್ಲಾ ಹೋಗಿ ಕುಡಿದು ಅವ್ರ ಹೆಲ್ತ್ ಎಲ್ಲಾ ಹಾಳ್ ಮಾಡ್ಕೋತಾರೆ ಮತ್ತೆ -

ಈ ವೀಕ್ ಡೇ ನಾವ್ ಮನೇಲಿ ಆವಾಗಾವಾಗ ಮಾಡ್ತಾ ಇರ್ತಿವಿ ಮತ್ತೆ ಮೀನು ಎಲ್ಲಾ ಮನೆ ಹತ್ರ ತಗೊಂಡ್ ಬರ್ತಾ ಇರ್ತರೆ ಆವಾಗಾವಾಗ ಇದೆಲ್ಲ ನಮ್ ಮಕ್ಕಳಿಗೂ ಇಷ್ಟ ತಿನ್ನೋಕೆ ನಮಗೂ ತುಂಬಾ ಇಷ್ಟ ಈ ಸಾಂಬಾರ್ ಎಲ್ಲಾ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ.